ಹಲೋ ಫ್ರೆಂಡ್ ನಾವಿಲ್ಲಿ ನೋಡಬಹುದಾಗಿದೆ ಇದೊಂದು ಪೆಟ್ರೋಲ್ ಬ್ಯಾಂಕ್ ಆಗಿದೆ. ಇಲ್ಲಿ ಯ ಯಾವ ವೆಹಿಕಲ್ಸ್ ಕೂಡ ಇಲ್ಲ ಪೆಟ್ರೋಲ್ ಬಂಕ್‌ ಅಲ್ಲಿ ಮುಂದೆ ಒಂದು ಡೀಸೆಲ್ ಗೆ ಹಿಂದೆ ಪೆಟ್ರೋಲ್ ಗೆ --

ಹಲೋ ಫ್ರೆಂಡ್ಸ್ ನಾವೇನ್ ಇಲ್ಲಿ ನೋಡಬಹುದು ಇಲ್ಲಿ ಇದು ಒಂದು ಶಾಪ್ ಆಗಿದೆ ಈ ಶಾಪ್ ದಲ್ಲಿ ಏನ್ ಮಾಡ್ತ ಇಡ್ಯಾಂತ್ರ್ ಆ ಬೆಡ್ ಶೀಟನ್ನು ಮಾಡ್ತಾ ಇದ್ದಾರೆ ಬೆಡ್ಶೀಟ್ ಗಳು ಮಾಡ್ತಾ ಇದ್ದಾರೆ ನಾವೇನ್ ಕೂದಿಗಳು ಅಂತೀವಿ ಇಗ್ನೋ ಹಂಚ್್ಕೊ್ಕೊಳಕ್ಕೆ ಬೆಶ್ಶೂ ಯೂಸ್ ಮಾಡ್ತೀವಲ್ಲ ಆ ಬ ಬೆಡ್ ಶೀಟ್ ಗಳು ಇವರು ಮಾರ್ತಾ ಇದ್ದಾರೆ.

ಈ ಕೃಷ್ಣ ಮಂದಿರದಲ್ಲಿ ಏನಾಗಿದೆ ಅಂತ ಅಂದ್ರೆ ಮಾನ್ಯುಮೆಂಟ್ ಇಟ್ಟಿದ್ದಾರೆ ಒಬ್ಬ ಹೆಂಗಸು ಒಬ್ಬ ಆತನನ್ನು ಮಲಗಿಸಿಕೊಂಡು ಆತನ ನನ್ನು ರಮೇಶ್ ಸುತ್ತಿದ್ದಾಳೆ ಆತ ತುಂಬಾ ನೋವಿನಿಂದ ಇದ್ದಾನೆ ಅಂತ ಕಾಣಿಸ್ತಾ ಇದೆ ರಮಿಸುತ್ತಿದ್ದಾಳೆ ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ --

ಎಲ್ಲದು ಕೂಡ ಓವೇಲ್ ಶೇಪ್ ಅಲ್ ಮಾಡಿದರೆ ಎಲ್ಲದಕ್ಕಿಂತ ಹೆಚ್ಚಗಿ ಒಂದು ಕೋನ್ ಶೇಪ್ ಅಲ್ಲಿ ಮಾಡಿದರೆ ನೋಡೋದಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣ್ಸ್ತ ಇದೆ ಸ್ಕಿನ್ ಕಲರ್ ಪೆಂಡಿಂಗ್ ಎಲ್ಲ ಮಾಡಿಸಿದರೆ ತುಂಬ ಡಿಸೈನ್ ಆಗಿ --

ಹಲೋ ಫ್ರೆಂಡ್ಸ್ ನಾವಿಲ್ ನೋಡಬಹುದು ತರಗತಿ ಕ್ಲಾಸ್ ರೂಮ ಈ ಕ್ಲಾಸ್ ರೂಮಲ್ಲಿ ಒಂದಿಷ್ಟು ಬಿಜಸ್ ಹಾಕಿದ್ದಾರೆ ಒಂದಿಷ್ಟು ಕಬ್ಬಿಣದ ಬೆಂಚು ಒಂದಿಷ್ಟು ವುಡ್ಡಿನ ಬೆಂಚು ಹಾಕುತ್ತಿದ್ದಾರೆ ಅಬು --

ಸಂಗೀತ ಇದೆ. ತುಂಬಾ ನೋಡೋಕೆ ತುಂಬಾ ಚೆನ್ನಾಗಿ ಕಾಣುತ್ತದೆ. ಇಪ್ಪತ್ತನಾಲ್ಕು ಸಾವಿರದ ನೂರ ಐವತ್ತೆರಡು. ತೋರಿಸಿದರೆ ತುಂಬಾ ಚೆನ್ನಾಗಿ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತಿದ್ದರು.